ಅದರ ಹೊರಗಡೆ ಒಂದು ತೊಟ್ಟಿ ಇದೆ ಅದು ತೆಗೆದಿದ್ದಾರೆ.

ಸಾಲಾಗಿ ನಿಂತಿದ್ದಾರೆ ಮತ್ತು ಮಕ್ಕಳು ಮತ್ತು ಮಹಿಳೆಯರು ಸಹ ಇದ್ದಾರೆ .

ಗೋಡೆ ಇದೆ ಅದರ ಮೇಲೆ ಗ್ಲಾಸ್ಸಿನ ಗೋಡೆಯನ್ನು ಕಟ್ಟಲಾಗಿದೆ .

ಫುಟ್ಪಾತ್ ಮೇಲೆ ಕೂತಿದ್ದಾನೆ ಅವನು ಮುಂದು ಗಡೆ ಒಂದು ಬಟ್ಟೆಯನ್ನು ಹಾಕಿಕೊಂಡು ಅದರ ಮೇಲೆ .

ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಇವೆ.

ಮತ್ತು ಗಿಡ ಮರಗಳು ಇವೆ ಇಲ್ಲಿ ತೆಂಗಿನ ಮರವು ಸಹ ಇದೆ .

ಹೂವುನಿಂದ ಸಿಂಗಾರ ಮಾಡಿ ದ್ದಾರೆ ಮತ್ತು ಅದಕ್ಕೆ ಸೀರೆಯನ್ನು ಉಡಿಸಿದ್ದಾರೆ.

ಕಟ್ಟಿದ್ದಾರೆ ಮತ್ತು ಒಳಗಡೆ ಸ್ವಚ್ಛವಾಗಿ--

ಉಪಯೋಗಿಸುತ್ತಾರೆ ಮತ್ತು ಇದನ್ನು .

ಅವರು ಕೆರೆ ಯಲ್ಲಿ ಹೋಗುತ್ತಿದಾರೆ .

ಇಲ್ಲಿ ಉಪಾಧ್ಯಾಯರು ನಿಂತುಕೊಂಡಿದ್ದಾರೆ ಮತ್ತು ಮಕ್ಕಳು .

ನಿಂತುಕೊಂಡು ವ್ಯಾಪಾರವನ್ನು ಮಾಡುತಿದ್ದಾರೆ ಮತ್ತು ಇಲ್ಲಿ .

ಹಾಕಿದ್ದಾರೆ ಮತ್ತು ಇಲ್ಲಿ ಸ್ತೀಯರು ಪುರುಷರು ಮತ್ತು ಮಕ್ಕಳು --

ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಈ ಕಟ್ಟಡವು --

ಇಲ್ಲಿ ಮೂರು ಜನ ವ್ಯಕ್ತಿಗಳು ನಿಂತಿದ್ದಾರೆ ಒಬ್ಬರು ಹ್ಯಾಟ್ ಅನ್ನು ಧರಿಸಿದ್ದರೆ.

ಇದು ಒಂದು ದೊಡ್ಡ ರಸ್ತೆ ರಸ್ತೆಯ ಪಕ್ಕದಲ್ಲಿ ಒಂದು ದೊಡ್ಡ ಶೆಡ್ ಇದೆ.

ಇದು ಸೀಟಿನಲ್ಲಿ ಮಾಡಿರುವ ಒಂದು ಶೆಡ್ ಇಲ್ಲಿ --

ಇದು ಕವರಿನಲ್ಲಿ ಹಾಕಿ ಮಡಿಚಿ ಇಕ್ಕಿದ್ದಾರೆ .

ಇದು ಒಂದು ದೊಡ್ಡ ಅಂಗಡಿ ಇಲ್ಲಿ--